ಅದು ಹಳ್ಳಿ ಮೀನುಗಳು ಫಿಶ್ ಆಮೇಲೆ ಎಲ್ಲ ಮಾರ್ಕೆಟ್ ನಾಗ್ ಬಂದು ಎಲ್ಲ ಸಾಕಿದ್ ಮೀನು.

ಪ್ಪಾ ಬಡವರು ಆದ್ರೆ ಜಾಸ್ತಿ ಕೇಕ್ ತಂದು ಮಾಡಬಹುದು ಆದ್ರೆ ಏನ್ ಏನಿಲ್ಲ .]

ನಾನಿಷ್ಟು ದೊಡ್ಡ್ ಒಂದು ನೂರು ಇನ್ನೂರು ಮೀಟರ್ ಹೋಗಿ ವಾಪಾಸ್ ಬಂದ್ಬಿತ್ವಿ--

ನಮ್ಮವರು ಬೇಕು ನಿಮ್ಮವರು ಇಲ್ಲ ಬೇರೆಯವನ್ನ ಕರ್ಕೊಂಡು ಆಡ್ಸತಾಯಿದ್ರು ಅದಿಕ್ಕೆ ಬೇಡ ಹಳ್ಳಿ ಊರ್ತರ ಬಂದ್ ಆಡ್ಸಕ್ಕೆ ಹತ್ತರ್